ಮತ್ತೆ ಇಲ್ಲಿ ಒಬ್ಬ ವ್ಯಕ್ತಿ ಬಿಳಿ ಬಣ್ಣದ ಟಿ ಶರ್ಟ್ ಅನ್ನು ಧರಿಸಿಕೊಂಡಿದ್ದಾನೆ.

ಮತ್ತು ಎರಡು ಹಸಿರು ಬಣ್ಣದ ಕುರ್ಚಿಗಳನ್ನು ಕಂಡು ಬರ್ತಾ ಇದೆ.

ಮತ್ತು ಇಲ್ಲಿ ಎರಡ್ ನಾಲ್ಕು ಗೇಟ್ ಓಪನ್ ಮಾಡಲಾಗಿ--

ಮತ್ತು ಇಲ್ಲಿ ಬ್ರಿಡ್ಜ್ ಇನ ಮೇಲೆ ಎರಡು ವ್ಯಕ್ತಿಗಳು ನಿಂತುಕೊಂಡಿದ್ದಾರೆ.

ಮತ್ತು ಇಲ್ಲಿ ಕಪಾಟಿನ ಒಳಗಡೆ ಹಲವಾರು ಬುಕ್ ಗಳು ಇಡಲಾಗಿದೆ.

ಚಿತ್ರದಲ್ಲಿ ನಮಗೆ ಒಂದು ಕಟ್ಟಡದ ಒಳಗಿನ ಭಾಗವನ್ನು ತೋರಿಸಲಾಗಿದೆ.

ಮತ್ತು ತೆಳಗಡೆ ಇಲ್ಲಿ ನೀರನ್ನು ಕಂಡು ಬರುತಾ ಇದೆ.

ಮತ್ತು ಇಲ್ಲಿ ಎರಡು ಮೇಜುಗಳು ಮತ್ತು ನೀಳಿ ಮತ್ತು ಕೆಂಪು ಬಣ್ಣದ ಕುರ್ಚಿಗಳನ್ನು ಕಂಡು ಬರ್ತಾ ಇದೆ.

ಗ್ವಾಡೆಯ ಮೇಲೆ ಹಲವಾರು ಚಿತ್ರಗಳನ್ನು ಇವೆ.

ಮತ್ತು ಒಬ್ಬ ಪೂಜಾರಿಯನ್ನು ಕಂಡು ಬರುತ್ತಾ ಇದ್ದಾನೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ತ್ರಿವೇಣಿ ಸ್ಯಾರೀಸ್ ಮತ್ತು ಇಲ್ಲಿ ಭೋಲೆನಾಥ್ ಐಸ್ ಕ್ರೀಮ್ ಮತ್ತು ಜ್ಯೂಸ್ ಸೆಂಟರ್ ಅಂಗಡಿಗಳನ್ನು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಆಟ ಆಡುವ ಮೈದಾನವನ್ನು ಕಂಡು ಬರುತ್ತಾ ಇದೆ.

ಮತ್ತು ಬುಟ್ಟೆ ಒಳಗಡೆ ಹಲವಾರು ಆಲುಗಳನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಒಳಗಡೆ ಗೋಡೆಯ ಮೇಲೆ ಹಲವಾರು ಅವರಣಗಳ ಚಿತ್ರವನ್ನು ಅಂಟಿಸಲಾಗಿದೆ.

ಚಿತ್ರದಲ್ಲಿ ತೋರಿದಂತೆ ನಮಗೆ ಇಲ್ಲಿ ಒಂದು ಅಂಬಾಭವಾನಿಯ ಮೂರ್ತಿಯನ್ನು ಕಂಡು ಬರುತ್ತಾ ಇದೆ.

ಮತ್ತು ಅದು ತನ್ನ ಪಂಕವನ್ನು ತೆಗೆದುಕೊಂಡು ಕುಣಿಯುವುದು ಕಂಡುಬರುತ್ತಾಯಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಮುಸ್ಲಿಂ ಧರ್ಮದ ಮಸಿದ್ಅನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಒಂದು ಬಾಗಿಲನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಹಲವಾರು ವ್ಯಕ್ತಿಗಳು ನಿಂತುಕೊಂಡಿದ್ದಾರೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಕಪ್ಪಟವನ್ನು ಕಂಡು ಬರುತ್ತಾಯಿದೆ.

ಮತ್ತು ಮುಂದುಗಡೆ ಒಂದು ಗಿಡವನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಎರಡು ಬಿಳಿ ಬಣ್ಣದ ಕಾರು ಮತ್ತು ಬೈಕು ಗಳು ನಿಲುಗಡೆ ಮಾಡಲಾಗಿದೆ.

ಚಿತ್ರದಲ್ಲಿ ನಮಗೆ ಒಂದು ಜನರಲ್ ಸ್ಟೋರ್ ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಕಪಟಿನ ಒಳಗಡೆ ಹಲವಾರು ಅಲಂಕಾರ ಮಾಡುವ ವಸ್ತುಗಳು ಮತ್ತು ಗೊಂಬೆಗಳನ್ನು ಇಡಲಾಗಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಹಲ್ವಾನು ಕಂಡು ಬರುತ್ತಾ ಇದೆ.

ಮತ್ತು ಇದ್ರು ಸಿಹ್ ಹೆಸರು ಸ್ಟೈಲ್ ಟಿ_ಟಿ_ಈ ಮತ್ತು ಇಲ್ಲಿ ನಮಗೆ ಒಂದು ಹೆಣ್ಣು ಮಗಳ ಚಿತ್ರವನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಗಾಜಿನ ಕಪಾಟಿನ ಒಳಗಡೆ ಹಲವಾರು ವಸ್ತುಗಳನ್ನು ಇಡಲಾಗಿದೆ.

ಮುತ್ತು ಒಳಗಡೆ ಹೋಗುವುದಕ್ಕೆ ಒಂದು ಬಾಗಿಲು ಕಂಡು ಬರ್ತಾ ಇದೆ.

ಮತ್ತು ಸುತ್ತ ಮುತ್ತಲು ಹಚ್ಚು ಹಸಿರಾದ ಗಿಡಮರವನ್ನು ಕಂಡು ಬರುತಾ ಇದೆ.

ಮತ್ತು ನಮಗೆ ಇಲ್ಲಿ ಹಲವಾರು ಬಿಳಿ ಮತ್ತು ಕಪ್ಪು ಬಣ್ಣದ ಕುರ್ಚಿಗಳನ್ನು ಕಂಡು ಬರುತ್ತ ಇದೆ.

ಮತ್ತೆ ಇಲ್ಲಿ ಸುತ್ತಮುತ್ತಲು ಗಿಡಮರಗಳನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಬಿಳಿ ಬಣ್ಣದ ಚೀಲವನ್ನು ತುಂಬಿ ಇಡಲಾಗಿದೆ.

ಇಲ್ಲಿ ನಮಗೆ ಹಲವಾರು ಸಣ್ಣ ಸಣ್ಣ ಮಕ್ಕಳು ಕಂಡುಬರುತ್ತಿದ್ದಾರೆ.

ಮತ್ತು ಇಲ್ಲಿ ಒಂದು ಸೋಪಾದ ಮೇಲೆ ಬಿಳಿ ವಸ್ತ್ರವನ್ನು ಧರಿಸಿಕೊಂಡು ಒಬ್ಬ ವ್ಯಕ್ತಿಯನ್ನು ಕುಳಿತುಕೊಂಡಿದ್ದಾನೆ.

ಮತ್ತು ಇಲ್ಲಿ ಬಿಳಿ ಬಣ್ಣದ ಕಪಟಿನ ಮೇಲೆ ಹಲವಾರು ಮೆಡಲ್ ಗಳನ್ನು ಇಡಲಾಗಿದೆ.

ಇಲ್ಲಿ ನಮಗೆ ಒಂದು ಎ ವನ್ ಏನ್_ಜೆ_ಬಿ ಎಂಬ ಪಾರ್ಲರ್ ಕಂಡುಬರುತ್ತಾ ಇದೆ.

ಮತ್ತು ಇಲ್ಲಿ ಮಾರ್ಟ್ ನ ಕಾಪಾಟಿನ ಒಳಗಡೆ ಹಲವಾರು ತಿನ್ನುವ ತಿಂಡಿಗಳು ಮತ್ತು ಇನ್ನಿತರೆ ವಸ್ತುಗಳನ್ನು ಇಡಲಾಗಿದೆ.

ಮತ್ತು ಇಲ್ಲಿ ಮುಂದುಗಡೆ ಎರಡು ದೀಪವನ್ನು ಹಚ್ಚಲಾಗಿದೆ.

ಮತ್ತು ಇದರ ಮುಂದುಗಡೆ ಬೈಕ್ ಗಳು ಮತ್ತು ಕಾರು ಗಳು ನಿಲುಗಡೆ ಮಾಡಲಾಗಿದೆ.